ಕಾರ್ಯಕ್ರಮ ನೆಡೆಯುವಂತಹ ಸ್ಥಳವಾಗಿರಬಹುದು ಯಾಕಂತ ಹೇಳಿದ್ರೆ --

ಬಹುತೇಕ ದೊಡ್ಡ ದೊಡ್ಡ ಸ್ಪೀಕರ್ ಗಳ ವ್ಯವಸ್ಥೆ ಆಗಿದೆ.

ತರ ಕಾಣಿಸ್ತಾ ಇದೆ ಬಟ್ ಎಸ್ಕ್ಯಾಟಾಗ ನನಗೆ ತಿಳೀತಲಿಲ್ಲ ಗೊತ್ತಾಗ್ತಲಿಲ್ಲ ಬಟ್ ಸುಂದರವಾದ ಚಿತ್ರಣ ಪ್ರವಾಸಿಗರ ಒಂದು ತಾಣ ಅಂದ್ರೆ ತಪ್ಪಾಗಲಾದೇನೋ .

ಅದೇ ರೀತಿ ಕಟ್ಟಡ ಇದೆ ಡಾಕ್ಟರ್ ಪಿ ದಯಾನಂದ ಪೈ ಮತ್ತು ಪಿ ಸತೀಶ್ ಶೆಟ್ಟಿ ಕಟ್ಟಡ.

ಇದು ಯಾವುದೋ ಒಂದು ಜನಾಂಗ ಅಥವಾ ಧರ್ಮ ಧರ್ಮ ಹಿಂದೂ ಧರ್ಮ ಅಂತ ಎಣಿಸ್ತಾ ಜೊತೆಯಲ್ಲಿ ಅದರಲ್ಲಿ ಅವರವರ ಕ್ಕೆ ಸಂಬಂಧಿಸಿದಂತೆ ಒಂದು ಸಂಸೃತಿ --

ಬಿಳಿಯ ಬಂಗಲೌ ಕಂಡೂ ಬರ್ತಾ ಇದೆ. ಭೂತ ಪೇತ್ರ ಭಾದೆ ಬರ್ತಾ ಇದೆ. ಬಿಲ್ಡಿಂಗ್ ಆಗಿ ಕಾಣ್ತಾ ಇದೆ ತುಂಬಾ ಸಮಯಗಳ ನಂತರ ಓಪನ್ ಆಗದ ತರ ಇದೆ.

ಮಕ್ಕಳಿಗೆ ಚೇರ್ ನ ವ್ಯವಸ್ಥೆ ಕುತ್ಕೊಲಿಕ್ಕೆ ಟೇಬಲ್ ಎಲ್ಲಾ ವ್ಯವಸ್ಥೆ ಇದ್ದ ಹಾಗೆ ಕಾಣಿಸ್ತಾ ಇದೆ. ಚಿತ್ರ ಬಿಡಿಸಿ --